ತಲೆ ತಿಂದ್ರೆ ಬ್ರೈನ್ ಬೆಳೆಯುತ್ತೆ ಅಂತ ನಮ್ಮ ಊರಿನ ಹಿರಿಯರು ಹೇಳ್ತಿದ್ರು ಮೀನು ತಿನ್ನಲು ಚೆನ್ನಾಗಿರುತ್ತದೆ.

ಈಗಿನ ಕಾಲದಲ್ಲಿ ಎಲ್ಲರಿಗೂ ಒಂದು ಡ್ರೀಮ್ ಇರುತ್ತೆ. ಆ ತರ ನಾನಗೆ ಒಂದು ಡ್ರೀಮ್ ಇರುತ್ತೆ ಆ ಡ್ರೀಮ್ ಮನೆ ಕಟ್ಟಲು--

ನಾವು ಸ್ಕೂಲ್ ಬಿಟ್ಟು ಹೋಗತೀವಿ ಡ್ರಿಲ್ ಮಾಡೋಕೆ --

ಪೆಟ್ರೋಲ್ ಎಲ್ಲ ಇರುತ್ತೆ ಇದು ಡೀಸೆಲ್ ಟ್ಯಾಂಕ್ ಈ ಟ್ಯಾಂಕಲ್ಲಿ ಏನಿಲ್ಲ ಅಂದ್ರು ಹೆವಿ ಆಗಿ ಪೆಟ್ರೋಲ್ ಡಿಸೇಲ್ ತುಂಬಿರುತ್ತಾರೆ.

ಸುಂದರವಾಗಿ ಮಾಡಿರ್ತಾರೆ ಗುಡಿ ದೇವಾಲಯ‌ ಇದುಗಳು ಸೂಪರ್ ಆಗಿರುತ್ತದೆ ಕೆತ್ತನೆ ಕೂಡ ಅವರು --

ಇದು ಆಫೀಸ್ ಬಂದ್ಬಿಟ್ಟು ಜಗ್ಗಿ ಜನ ಕೆಲಸ ಮಾಡ್ತಾರೆ ಆ ಪೌರಾಣಿಕ ನಗರ ಕಾ ಕಾರ್ಯಾಲಯದಲ್ಲಿ ಜಗ್ಗಿ ಜನ ಯೂಸ್ ಮಾಡ್ತಾರೆ ಡಿಸ್ --

ಬಳ್ಳಾರಿ ಹತ್ರನೇ ಇರುತ್ತದೆ ಬಳ್ಳಾರಿನೇ ಅಂತ ಹೇಳ್ಬಹುದುದ್ ಈ ಬಳ್ಳಾರಿ ಬಂದ್ಬಿಟ್ಟು --

ಈ ಸ್ಟ್ಯಾಂಡಿಂಗ್ ನಡ್ಕೊಂಡ್ ಹೋಗಿ ನಿಮ್ ನೋಡಿರೋ ಮನೆ ಬ್ಯೂಟಿಫುಲ್ ಅಂತಾನೆ ಹೇಳತಾನೆ --

ಮಾತಾಡ್ಬೇಕು ಅಂದ್ರೆ ಸಾಮಾನ್ಯ ಅಲ್ಲ ಇದು ಯ್ಯಾಚ್ಛುಲಿ --

ಜನರಿಗೆ ಕಾಲ್ ಕಲರ್ ಬಟ್ಟೆ ಈಜಾಡಬಹುದು ಇನ್ನು ಏನೇನ್ ಅಂತಾನೆ ಮಾತಾಡಬಹುದು ನಾವು --

ಆ ಅಂಗಡಿ ನಾವ್ ಯಾವಾಗ್ಲೂ ಕೇಳಿದ್ರೆ ಉದ್ರೆ ಕೊಡ್ತಾರೆ ಹಂಗೆ ಒಳ್ಳೆಯವ್ರು ಆಗಿರ್ತಾರೇ ಉದ್ರೆ ಕೊಟ್ಟು ನಮ ಸಹಕರಿಸ್ತಾರೆ ಅಂಗಡಿ ಬ್ಯೂಟಿಫುಲ್ ಅಂತಾನೆ ಹೇಳಬಹುದು . ಮನೆ ಹತ್ರ ಇಟ್ಕೊಂಡಿರ್ತಾರೆ .

ನನಗೆ ಸಹಜ ಭಕ್ತಿ ನಂಬಿಕೆ ಇರುತ್ತೆ .

ಇದು ಬಂದ್ ಬಿಟ್ಟು ಕರ್ನಾಟಕ ದ ಬಳ್ಳಾರಿ ಜಿಲ್ಲೆಯ ಸಂಡೂರ್ ತಾಲೂಕು ಅಂತಾನೆ ಹೇಳ್ಬಹುದು ಇದು ಫೋಟೋ ತಾಕೋಳೋಕೆ ಸೆಲ್ಫಿ ತಗೋಳೋಕೆ ನ್ಯಾಚುರಲ್‌ --

ನಮ್ ಫ್ರೆಂಡ್ಸ್ ಬಂದ್ಬಿಟ್ಟು ಫೋಟೋ ತಗೋಳಕ್ಕೆ ಇದ್ದಿದ್ ಕೈ ನ್ಯೂವ ಪೋಸ್ಟರ್ ಅಂತೇ ಟ್ರೆಂಡಿಗ ಅಲ್ಲಿ ನ್ಯುವ್ ಪೋಸ್ಟ್ ನೋಡಿರ್ತೀರಿ ಬಿಡಿ ನೀವು --

ಇದ್ ಮಾಲ್ ಬಂದ್ಬಿಟ್ಟು ನಾವ್ ಬೆಂಗಳೂರು ಹತ್ರ ಹೋದಲ್ಲಿ ಒಂದು ಡಿ ಮಾರ್ಟ್ ಅಂತ ಇದೆ ಬಳ್ಳಾರಿ ಹತ್ತಿರ ಇರುತ್ತೆ ಎಲ್ಲ ಸಾಕಷ್ಟು ಸಮಯದಲ್ಲಿ --

ಹ್ಮ್ ಇದು ವ್ಯಾಪಾರ ಬಂದ್ಬಿಟ್ಟು ಬೀದೀಲಿ ವ್ಯಾಪಾರ ಮಾಡ್ತಾರೆ ಜನರು ಈಗ ಬಡವರ ಸಂಖ್ಯೆ ಹೆಚ್ಚಾಗುತ್ತದೆ ಬಡವರ ಸಂಖ್ಯೆ-

ಇದು ಬಂದ್ಬಿಟ್ಟು ಕಲ್ಯಾಣ ಮಂಟಪ ಅಂತ ಹೆಸರಾಗಿರುತ್ತೆ ಇದು ಈ ಮಂಟಪ ಕೆಲವು ಇತಿಹಾಸಗಳಿಂದ ಇರುತ್ತದೆ.

ಈ ಮಂಟಪ ಕಲ್ಲಿನಲ್ಲಿ ಇರುತ್ತದೆ ಆ ಕಲ್ಲು ಒಳಗೆ ಮಂಟಪ ಮಾಡೋದು ಹಂಪಿಯಲ್ಲಿ ಇರುತ್ತದೆ ನ್ಯಾಚುರಲ್ ಅಂತಾನೆ ಹೇಳ್ಬಹುದು ಇದು.